ತರ ತರವಾದ ಹೂವುಗಳು ಸಹ ಇರುತ್ತವೆ ಸೇವಂತಿಗೆ ಅನೇಕವಾದ ಹೂವುಗಳು ಇರುತ್ತದೆ ಮತ್ತು ದೇವರಿಗೆ ಇದು ಬಲು ಶ್ರೇಷ್ಠವಾದದ್ದು--

ಇದು ಒಂದು ಹೋಟೇಲ್‌ ಹೋಟೇಲ್‌ ನಲ್ಲಿ ಲಾಡ್ಜ್‌ಸ್‌ ಸಹಾ ಇರುತ್ತದೆ ಮತ್ತುಈ ಹೋಟೇಲ್‌ ಗೆ ಅನೇಕ ಜನರು ಹೋಗಿ ಊಟವನ್ನು ಮಾಡುತ್ತಾರೆ.

ಇದು ಒಂದು ಹೋಟೆಲ್‌ ಹೋಟೆಲಿನಲ್ಲಿ ಅನೇಕ ತಿಂಡಿಗಳನ್ನು ಇರುತ್ತವೆ ಈ --

ಇದು ಒಂದು ಅಪಾಟ್‌ಮೆಂಟ್‌ ಬೆಂಗಳೂರಿನಲ್ಲಿ ಅನೇಕ ಅಪಾಟ್‌ಮೆಂಟ್‌ ಗಳು ಇರುತ್ತವೆ.

ಇದು ಒಂದು ಗ್ರಂಥಾಲಯವಾಗಿದೆ. ಈ ಗ್ರಂಥಾಲಯದಲ್ಲಿ ಹಲವಾರು ಪುಸ್ತಕಗಳು ಇರುತ್ತವೆ ಮತ್ತು ಇದರಲ್ಲಿ ಕುಳಿತುಕೊಳ್ಳಬಹುದಾದ ಆಹ್ ವಿಷ- ಎಲ್ಲಾ ಸೌಲಭ್ಯಗಳು ಇರುತ್ತವೆ ಮತ್ತು --